ಆ ಮನುಷ್ಯನ ಕೈಯಲ್ಲಿ ಒಂದು ಉಂಗುರು ಕಾಣಿಸುತ್ತಿದೆ.

ಇದರಲ್ಲಿ ಅರಿಶಿಣ ಬಣ್ಣದ ಒಂದು ಡಬ್ಬಿ ಕಾಣಿಸುತ್ತಿದೆ.

ಇದರಲ್ಲಿ ಒಬ್ಬ ಮನುಷ್ಯನ ಮುಖ ಕಾಣಿಸುಬರುತ್ತಿಲ್ಲ.

ಇದರ ಮೇಲೆ ಮಲ್ಲಿಕಾರ್ಜುನ್ ಅಂತ ಬರೆದದ್ದು ಕಾಣಿಸುತ್ತಿದೆ.